ಇಲ್ಲಿ ಕಂಡಕ್ಟರ್ ಚಾ ಕುಡಿಯಲು ಹೋಗ್ತಾರೆ.

ಕೊಟ್ಟು ಹ್ಮ್ ಇದು ಮಾಡ್ತಾರಾ ರಂಜಾನ್ ಹಬ್ಬದಾಗ ಇದನ್ನು ಭಾಳ ಪೂಜೆ ಮಾಡ್ತಾರಾ.

ಇದಕ್ಕೆ ವಿ ಟೂ ಅಂತ ಹೆಸರಿದೆ.

ಒಂದು ಒನ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ--

ಇಲ್ಲಿ ಕ್ರಿಶ್ಚಿಯನ್ನರ ಸೆಲೆಬ್ರೇಶನ್ ನಡೆಯುತ್ತಿದೆ .

ನೂರು ಎರಡು ನೂರು ರೂಪಾಯಿಗಳನ್ನು--